ಆ ಮತ್ತೆ ಪಕ್ಕ ನದಿಯ ಪಕ್ಕದಲ್ಲಿ ನಾಲಕ್ಕು ಬೋಟು ಇದೆ ಬೋಟಿನ ಮೇಲ್ಗಡೆ ಎರೆಡು ಬೋಟುಗೆ ಟರ್ಪಲ್ ಹಾಕಿದರೆ ಮತ್ತೆ ಎರೆಡು ಕಟ್ಟಿದರೆ ಇಲ್ಲಿ --

ಇಲ್ಲಿ ನಾವು ನೋಡಬಹುದು ಒಂದು ಗ್ರಂಥಾಲಯ ಇದೆ.

ಇಲ್ಲಿ ನಾವು ನೋಡಬಹುದು ಒಂದು ಗ್ರಂಥಾಲಯ ಇದೆ ಮತ್ತೆ ಅಲ್ಲೊಂದು ವುಮೆನ್ ಫೋಟೋ ಇದೆ ಅದರ ಕೆಳಗಡೆ ಬೈಯೋಗ್ರಾಫಿ ಅಂಡ್ ಆಟೋ ಬೈಯೋಗ್ರಾಫಿ ಅಂತ ಇದೆ ಮತ್ತೆ ಅಂಬೇಡ್ಕರ್ ಆಗಿರಬಹುದು ತರ ತರ ಕವಿಗಳು ಎಲ್ಲ ಇದೆ. ಇದರಲ್ಲಿ ಇದೆ ಮತ್ತೆ ಬುಕ್ಸ್ ಎಲ್ಲ ನೀಟಾಗಿ ಸಾಲು ಸಾಲಾಗಿ ಜೋಡಿಸಿದರೆ ಇಲ್ಲಿ.

ಅವರ ಕೈಯಲ್ಲಿ ಇರುವ ಮೀನು ಹಿಡಿದುಕೊಂಡಿದ್ದಾರೆ ಮತ್ತೆ ಪಕ್ಕ ಪಕ್ಕ ಬುಟ್ಟಿಯಲ್ಲಿದೆ ಮೀನು ಮತ್ತೆ ಪಕ್ಕದಲ್ಲಿ ಸಿಂಕ್(sink) ಕೂಡ ಇದೆ ತೊಳೆದು ಕೊಡಕ್ಕೆ--

ನಾವ್ ನೋಡಬಹುದು ಒಂದು ಟೆಂಪಲ್ ಇದೆ ಟೆಂಪಲ್ ನಲ್ಲಿ ಹೂವಿನ ಡೆಕೋರೇಷನ್ ಮಾಡಿದ್ದಾರೆ.

ಈ ಚಿತ್ರದಲ್ಲಿ ಲೈಬ್ರರೀ ಇದವೆ. ಅಂದರೆ ಪುಸ್ತಕದ ಲೈಬ್ರರೀ ನಾವು ನೋಡಬಹುದು ಕಬೋರ್ಡ್ ಅಲ್ಲಿ ಸಾಕಷ್ಟು ಪುಸ್ತಕಗಳನ್ನ ಜೋಡಿಸಿದರೆ. ಸಾಲು ಸಾಲಾಗಿ ಎಷ್ಟು ನೀಟಾಗಿ ಜೋಡಿಸಿದರೆ.

ಮತ್ತೆ ಅದರ ಮುಂದೆಕಡೆ ಟೇಬಲ್ ಸಹ ಕೂಡ ಇಟ್ಟಿದರೆ ಅದರು ಕುತುಕೊಂಡು ಚೈರ್ಸ್ ಕೂಡ ಇಟ್ಟಿದರೆ ಕುತುಕೊಂಡು ಓದುವುದಕ್ಕೆ ವ್ಯವಸ್ಥೆ ಕೂಡ ಮಾಡಿದರೆ --